ಈ ದೃಶ್ಯವನ್ನು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಆಕಾಶ ನೋಡಲು ತುಂಬಾ ನೀಲಿಯಾಗಿ ಕಾಣ್ತಾ ಇದೆ ಇಲ್ಲಿ ಒಂದು ನದಿ ಹರಿತಾ ಇದೆ.

ಇದು ಕೂಡಕೊಳ್ಳುವಷ್ಟು ಅದ್ಭುತವಾಗಿ ಕಾಣತ್ತಾಯಿದೆ ಇಲ್ಲಿ ಒಳಗಡೆ ಒಂದು ಮದುವೆ ಸಮಾರಂಭವು ಇದ್ದಾಗೆ ಕಾಣುತ್ತಿದೆ.

ಮತ್ತು ಇಲ್ಲಿ ಒಂದು ಗೇಟ್ ಪಕ್ಕ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಒಳಗಡೆ ಹಲವಾರು ಜನ ಕಾಣುತ್ತಿದ್ದಾರೆ ಸುತ್ತಲೂ ಕತ್ತಲೆಯಿಂದ ಆವರಿಸಿದೆ ಕತ್ತಲೆ ತುಂಬಾ ಕಪ್ಪಾಗಿ ಕಾಣುತ್ತಿದೆ.

ಮತ್ತು ಅಲ್ಲಿ ಲೈಟ್ ಆನ್ ಆಗಿದೆ ಲೈಟ್ಗ ಳು ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಖಾಲಿ ಖಾಲಿಯಾಗಿದೆ ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ ಮತ್ತು ಚೇರ್ಗ ಳು ತುಂಬಾ ಕೆಂಪವಾಗಿವೆ ಮತ್ತು ಲೈಟ್ ಗಳು ಆನ್ ಆಗಿವೆ.

ಇದು ಕೂಡ ನೋಡಲು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಇಲ್ಲಿ ಚೇರ್ಗಳಿವೆ ಚೇರ್ಗಳು ನೋಡಲು ತುಂಬಾ ಅದ್ಭುತವಾಗಿ ಕಾಣುತ್ತಿವೆ.

ಇದು ದೃಶ್ಯವು ನೋಡಲು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ಸುತ್ತಮುತ್ತಲು ಕತ್ತಲೆಯಾಗಿ ಕಾಣ್ತಾ ಇದೆ. ಇದೊಂದು ಸುಂದರವಾದ ದೃಶ್ಯ ಇಲ್ಲಿ ಕಾಣ್ತಾ ಇದೆ.

ಈ ದೃಶ್ಯ ನೋಡಲು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಇದೊಂದು ಚಿತ್ರಮಂದಿರದ ಹಾಗೆ ಕಾಣ್ತಾ ಇದೆ.

ತುಂಬಾ ಸುಂದರವಾದ ದೃಶ್ಯ ಇದು ಒಳಗಡೆ ಬಲ್ಬ್ಗ ಳಿವೆ ಮತ್ತು ಗೋಡೆಯು ಚಾಕ್ಲೆಟ್ ಬಣ್ಣದಿಂದ ಇದೆ ಒಳಗಡೆ ತುಂಬಾ ಸುಂದರದ ಪರಿಷಿಗಳು ಕಾಣ್ತಾ ಇದೆ.